ಖುಷಿ ಸಿಗ್ತಾದೆ ಇದರಿಂದ ಆಟ ಮನೋರಂಜ ಆಟ ವಾಗತೈತಿ --

ಕಾಲೇಜುಗೆ ಹೋಗುವ ವಿದ್ಯಾರ್ಥಿಗಳು ಕೆಫೆಗ ಹೋಗ್ತಾರೆ ಕೆಫೆಗ ಹೋದ್ರೆ ಅಲ್ಲಿ ತಿನ್ಬೇಕು ಅನ್ಸುತ್ತೆ ಬೇಕರಿಯಲ್ಲಿ ಆಹ್ಹ್ ಇದು ಬರ್ಗರ್ ಫಿಝ್ಝ ಮುಂತಾದವೆಲ್ಲ ತಿಂತಾ ಇರ್ತಾರೆ ಇದರಿಂದ ತಿನ್ನೋದ್ರಿಂದ ಆದ್ರೂ ಉಪಯೋಗ ಇದೆ ಆದ್ರೂ ಹಾನಿಕಾರಕ ಇದೆ ಇದರಿಂದ ಹೋಟೆಲ್ಗಳಲ್ಲಿ ಹೋಗಿ --

ವಾತಾವರಣ ಇದರಿಂದ ಮಾನವನಿಗೆ ಉಸಿರಾಡಲು ಸಾಧ್ಯ ಸಾಧ್ಯವಾಗುತ್ತೆ. ಮರ ಇದ್ದರೆ ಜೇವನದಲ್ಲಿ ಮರವನ್ನು ಸಂರಕ್ಷಿಸ --

ಜಾಗಾಕ್ ಹೋಗೋಕ್ ಸಾಧ್ಯವಾಗುತ್ತೆ ಇದ್ರಿಂದ ಒಂದು ಉಪಯುಕ್ತವಾದ ಕಡಿಮೆ ಸಮಯದಲ್ಲಿ ಹೋಗೋಕ್ ಸಹ ಸಾಧ್ಯ ಇದರಿಂದ ನಮಗೇ ಬಸ್ ಇದ್ರೆ ತುಂಬಾ ಹಳ್ಳಿಗಳಲ್ಲಿ ಆದ್ರೆ ಬಸ್ಗಳು ಕಡಿಮೆ ಆದ್ರೆ ಸಿಟಿಗಳಲ್ಲಿ ಹೆಚ್ಚಾಗಿ ಇರ್ತವೆ .

ಈ ಡ್ಯಾಮ ನಿಂದ ನೀರ್ ಬರೋದ್ರಿಂದ ಕೃಷಿಕರು ಎಲ್ಲ ನೀರ್ ಬಂದ್ರೆ ಮಾತ್ರ ಬೆಳೆ ಬೆಳೆಸಲು ಸಾದ್ಯವಾಗತೆ ಈ ನೀರು ತುಂಬಾ ಪ್ರಾಮುಖ್ಯತೆ --

ಹಾ ಆಟೋ ಇದ್ರಿಂದ ಕಡಿಮೆ ಸಮಯದಲ್ಲಿ ನಾವು ಬೇರೆ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಆಟೋ ಬೇಕಾಗ್ತಾವೆ ಇದ್ರಿಂದ ಕಡಿಮೆ ಸಮಯದಲ್ಲಿ ಉಳಿತಾಯ ಮಾಡೋಕು ಸಹ ಸಾಧ್ಯವಾಗ್ತಾವೆ ಗಾಡಿಗಳಲ್ಲಿ ಹೋದ್ರೆ ಬಿಸಿಲು ಅನ್ಸುತ್ತೆ ಆದ್ರೆ ಆಟೋದಲ್ಲಿ ಹೋದ್ರೆ ಯಾವದೇ ಬಿಸಲು ಅನ್ಸದು ಇಲ್ಲ ನೆರಳು ಸಿಗ್ತಾದೆ ಇದ್ರಿಂದ ಆಟೋ ಆಟೋ ಇದ್ರೆ ತುಂಬಾ ಹೆಲ್ಪ್ ಅತೈತೆ .